ಅದರ ಸುತ್ತಮುತ್ತಲೂ ಗಿಡ ಮರಗಳಿವೆ ಹಾಗೂ ಅಲ್ಲೊಂದು ಗುಡಿಸಲನ್ನು ಕಾಣಬಹುದು.

ಅಲ್ಲಿ ಸಾಕಷ್ಟು ಕಂಪ್ಯೂಟರ್ ಗಳನ್ನು ಕಾಣಬಹುದು.

ಹಾಗೂ ಅಲ್ಲೊಂದು ಸೋಫಾ ವನ್ನು ಕೂಡ ಕಾಣಬಹುದು ಅದರ ಮೇಲೆ ಸಾಕಷ್ಟು ದಿಂಬುಗಳನ್ನು ಇಟ್ಟಿದ್ದಾರೆ.

ಹಾಗು ಅಲ್ಲಿ ಕನ್ನಡಿಯನ್ನು ಕೂಡ ಕಾಣಬಹುದು ಅಲ್ಲಿ ಇಬ್ಬರು ವ್ಯಕ್ತಿಗಳನ್ನು ಕಾಣಬಹುದು ಅಲ್ಲಿ ಒಂದು ಗೀಸರ್ ಅನ್ನು ಇಟ್ಟಿದ್ದಾರೆ.

ಹಾಗು ಅಲ್ಲಿ ಸಾಕಷ್ಟು ಅಂಗಡಿಗಳನ್ನು ಕೂಡ ಕಾಣಬಹುದು.

ಹಾಗು ಅಲ್ಲಿ ಸಾಕಷ್ಟು ಲೈಟಿಂಗ್ಸ್ ಗಳನ್ನು ಕಾಣಬಹುದು ಹಾಗು ಅಲ್ಲೊಂದು ಕುರ್ಚಿ ಇದೆ.

ಅದರ ಸುತ್ತ ಮುತ್ತಲು ಗಿಡ ಮರಗಳನ್ನು ಕಾಣಬಹುದು.

ಅಲ್ಲಿ ಸಾಕಷ್ಟು ಕಂಪ್ಯೂಟರ್ ಗಳನ್ನು ಕಾಣಬಹುದು.

ಹಾಗು ಅಲ್ಲಿ ಸಾಕಷ್ಟು ಬೋರ್ಡ್ ಗಳನ್ನು ಕೂಡ ಹಾಕಿದ್ದಾರೆ.

ಅದರ ಸುತ್ತ ಮುತ್ತಲು ಗಿಡ ಮರಗಳನ್ನು ಕಾಣಬಹುದು.